ಆಮೆ ನೋಡಿ ಎಷ್ಟು ದೊಡ್ಡದು ಆಮೆ ಇದೆ ಇಲ್ಲಿ ಒಂದು ಆಮೆ ನೆಲದ ಮೇಲೆ ಹಸಿರು ಹಸಿರು ಸಣ್ಣ ಸಣ್ಣ --

ಅವರು ನಿಂತಿದ್ದಾರೆ ನಾಯಿಗಳು ಸಹ ಕುತ್ತಿದ್ದಾರೆ ಒಂದು ಮೂರು ರೈಲ್ವೆ ಬಳಿಯ ಪ್ಲಾಟ್ಫಾರ್ಮ್ ಅಲ್ಲಿ ನಿಂತ್ಕೊಂಡಿದ್ದಾರೆ --

ಮೀನು ಇದೆ ಇಲ್ಲಿ ನದಿಯ ಪಕ್ಕದಲ್ಲಿ ಮೀನು ಹಿಡಿದಿರೋದು ಎಷ್ಟು ಕೊಂದು ಮೀನುನೋಡಿ ತುಂಬಾ ಪ್ರಮಾಣದಲ್ಲಿ ಮೀನು ಇದೆ ಅಂತ ಬೇರೆ ಬೇರೆ ವಿಧವಿಧವಾದಂತಹ--

ಗ್ರೌಂಡ್ ಅಲ್ಲಿ ಒಂದು ಸೈಕಲ್ ನಿಂತಿದೆ ಆ ಕಡೆ ಈ ಕಡೆ ಮಕ್ಕಳಿದ್ದಾರೆ ಗ್ರೌಂಡ್ ಒಳಗಡೆ.